ಬೇಕರಿ ಯ ಒಳಗೆ ಇತರ ಸಿಹಿ ತಿಂಡಿಗಳನ್ನು ಇಡಲಾಗಿದೆ.

ಈ ಚಿತ್ರದಲ್ಲಿ ಸಾಯಿ ಮೆಡಿಕಲ್ ಸ್ಟೋರ್ಸ್ ಶ್ರೀ ಸಾಯಿ ಎಲೆಕ್ಟ್ರಿಕಲ್ಸ್ ಮತ್ತು ಸೋನಿ ಸೀರಿ ಸೆಂಟರ್ ಸೇರಿದಂತೆ ವಿವಿಧ ಮಳಿಗೆಗಳನ್ನು ಕಾಣಬಹುದು.

ಅಂಗಡಿಯ ಸುತ್ತಮುತ್ತಲು ಈ ತರ ಗಿಡ ಮರಗಳಿವೆ.

ಅದರ ಮೇಲೆ ತೋಬಾ ಕಲೆಕ್ಷನ್ಸ್ ಎಂದು ಬರೆಯಲಾಗಿದೆ.

ಈ ಮೇಲಿನಂತೆ ನಮಗೆ ಹಾರ್ಡವೆರ್ ಸಾಮಾನುಗಳು ಅಂಗಡಿಯನ್ನು ಕಾಣು ಬರ್ತಾ ಇದೆ.

ಕಾರು ಕೆಂಪು ಬಣ್ಣದ ನೆಲ ಹಾಸಿನ ಮೇಲೆ ನಿಂತಿದೆ.

ಅದರ ಹಿಂದೆ ಕಂಪ್ಯೂಟರ್ ಮಾನಿಟರ್ ಮತ್ತು--

ಈ ಚಿತ್ರವೂ ಕಲ್ಲಿನ ಬೆಟ್ಟದ ಇಳಿಜಾರಿನಲ್ಲಿ ನಡೆಯುತ್ತಿರುವ ಜನರನ್ನು ತೋರಿಸುತ್ತದೆ.

ಇವರ ನೋಂದಣಿ ಸಂಖ್ಯೆ ಕೂಡ ನಮೂದಿಸಲಾಗಿದೆ.

ಈ ಮೇಲಿನಂತೆ ನಮಗೆ ಒಂದು ಗ್ಯಾರೇಜಿನ ಒಳಾಂಗಣ ಕಾಣ್ ಬರ್ತಾ ಇದೆ.

ಗೋಡೆಗಳ ಮೇಲೆ ಅಲಂಕಾರಿಕ ವಸ್ತುಗಳು ಮತ್ತು--

ಮೇಲಿನಂತೆ ನಮಗೆ ಒಂದು ಅಂಗಡಿಯ ಬೋರ್ಡ ನ್ನು ಕಾಣು ಬರ್ತಾಇದೇ.

ಮೇಲಿನಂತೆ ನಮಗೆ ಒಂದು ಅಂಗಡಿಯ ಬೋರ್ಡು ಕಾಣು ಬರ್ತಾಇದೇ.

ದೇವಸ್ಥಾನದ ಮೇಲೆ ಚಪ್ಪರು ನೀಲಿ ಬಣ್ಣದ ಮಾಡಲ್ಪಟ್ಟಿದೆ.

ಇನ್ನಲೆಯಲ್ಲಿ ಬಾಗಿಲು ಮತ್ತು ಗೋಡೆಯನ್ನು ಕಾಣಬಹುದು.

ರಸ್ತೆ ಮೇಲೆ ಮಕ್ಕಳನ್ನು ಸೈಕಲ್ ಆಟ ಆಡುತ್ತಿದ್ದಾರೆ.

ಈ ಮೇಲಿನಂತೆ ನಮಗೆ ಒಂದು ಅಂಗಡಿಯಲ್ಲಿ ಇಟ್ಟಿರುವ ಕ್ಯೂ_ಆರ್ ಕೋಡ್ ಅನ್ನು ಕಾಣ್ತಾ ಇದೆ.

ಇಲ್ಲಿನ ಚಿತ್ರದಂತೆ ಇದು ಒಂದು ಕಾರಂತ ಉಡುಪಿ ಹೋಟೆಲ್ .

ಈ ಚಿತ್ರವು ಬೈಸಿಕಲ್ ಅಂಗಡಿಯನ್ನು ತೋರಿಸುತ್ತದೆ ಇಲ್ಲೇ ಹಲವಾರು ಬೈಸಿಕಲ್ ಗಳನ್ನು ಪ್ರದೇಶನಕ್ಕೆ ಇಡಲಾಗಿದೆ.

ಇತರ ಬೇರೆ ಬೇರೆ ಕಾರು ಗಳು ಇವೆ ಎಂದು ಕಾಣುತ್ತಾ ಇದೆ.

ಚಿತ್ರವು ತಿರುಗುವ ಸವಾರಿ ಹೊಂದಿರುವ ಉದ್ಯಾನವನವನ್ನು ತೋರಿಸುತ್ತದೆ.

ರೀ ಇಮೇಜ್ ಸಲೂನ್ ಬಿಯಾಂಡ್ ಬ್ಯೂಟಿ ಎಂದು ಬರೆಯಲಾಗಿದೆ.

ಕೋಣೆಯ ಹಿಂಭಾಗದಲ್ಲಿ ಒಂದು ವೇದಿಕೆ ಇದೆ.

ರೌ ಕಪ್ಪು ಬಣ್ಣದ ಲೋಹದ ಬೇಲಿಯನ್ನು ಹೊಂದಿರುವ ಆವರಣವನ್ನು ತೋರಿಸುತ್ತದೆ.

ಇದರ ಸುತ್ತ ಮುತ್ತಲು ಇತರ ಬೇರೆ ಬೇರೆ ಕಟ್ಟಡಗಳಿವೆ.

ಈ ಮೇಲಿನಂತೆ ನಮಗೆ ಒಂದು ಸಣ್ಣವಾದ ಅಂಗಡಿಯು ಕಾಣ್ ಬರ್ತಾ ಇದೆ.

ಹಳದಿ ಮತ್ತು ಬಿಳಿ ಬಣ್ಣದ ಮೇಲೆ ಗಮನ ಕೆಂದ್ರೀಕರಿಸಲಾಗಿದೆ.

ಮತ್ತು ಇಲ್ಲಿ ಒಂದು ಫಲಕವನ್ನು ಹಚ್ಚಲಾಗಿದೆ.

ಮೇಲಿನಂತೆ ನಮಗೆ ಒಂದು ಮೆಡಿಕಲ್ ನ ಒಳಾಂಗಣ ಕಂಡು ಬರ್ತಾ ಇದೆ.